ಇದು ಒಂದು ಶಿಲೆಯಾಗಿದ್ದು ಇದನ್ನ ನೋಡಲು ಈ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ ದೊಡ್ಡದಾಗಿ ಇಲ್ಲಿ ಬೋರ್ಡ್ ಕೂಡಾ ಹಾಕಿದ್ದಾರೆ ಇದನ್ನು ಕೂಡ ಇಲ್ಲಿ ನೋಡಬಹುದು ಇಲ್ಲೊಂದು ಮರ ಕೂಡ ಇಲ್ಲಿ ಬಫೆನಲ್ಲಿ ಕಾಣಿಸ್ತಾ ಇದೆ.

ಒಂದು ರೀತಿಯಾದ ಪ್ಲೇಸ್ ಆಗಿದ್ದು ಇಲ್ಲಿ ಸುತ್ತಮುತ್ತ ಇಲ್ಲಿ ಒಂದಿಷ್ಟು ಗಿಡಗಳನ್ನು ಮರಗಳನ್ನು ನೋಡಬಹುದು ಇಲ್ಲಿ ಸೂರ್ಯ ಕೂಡ ಇದ್ದಾನೆ ಇದನ್ನ ಕೂಡ ಇಲ್ಲಿ ನೋಡಬಹುದು ಪರ್ವತಗಳು ಕೂಡ ಇವೆ ಇಲ್ಲಿ ಗಿಡಗಳು ಕುಡ ಇದೆ ಇಲ್ಲೊಂದು ಕಾರ ಕುಡ ಹೊಗ್ತಿದೆ .